ಮತ್ತು ವಾಹನಗಳು ಹೋಗುವ ರಸ್ತೆ ಕೂಡ ಕಂಡು ಬರ್ತಾ ಇದೆ.

ಮತ್ತು ಅದುರ ಮೇಲುಗಡೆ ಶ್ರೀ ಸಿದ್ದೇಶ್ವರ್ ಕಿರಣಾ ಸ್ಟೋರ್ ಅಂತೂ ಬರೆದಿದ್ದು ಬೋರ್ಡ್ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇದು ಒಂದು ಹೂವಿನ ತೋಟ ಒಂದು ಕಂಡು ಬರ್ತಾ ಇದೆ.

ಮತ್ತು ಬೋರ್ಡಿನ ಮೇಲೆ ತರತರದ ಊಟಗಳ ತಿಂಡಿಗಳನ್ನು ಇಕ್ಕಿದ್ದಾರೆ.

ಟೇಬಲ್ ಇದೆ ಮತ್ತು ಸಣ್ಣ ಮಕ್ಕಳು ಆಟ ಆಡುವ ವಸ್ತುಗಳನ್ನು ಇಲ್ಲಿಕ್ಕಿದ್ದಾರೆ ಗೋಡೆ ಮೇಲೆ ತರ ತರದ ಪೋಸ್ಟರ್ ಗಳನ್ನು ಇಕ್ಕಿದ್ದಾರೆ.

ಫ್ಯಾನು ಕಂಡು ಬರ್ತಾ ಇದೇ ಕಪ್ಪು ಬಣ್ಣ ಮತ್ತು ಬಿಳಿ ಬಣ್ಣ ಕಿಡಕಿಗಳಿದ್ದಾವೆ.

ಹಳದಿ ಬಣ್ಣದ ಕುರ್ಚಿಗಳನ್ನು ಮತ್ತು ಸೋಫಾ ಸೆಟ್ ಗಳನ್ನು ಕಂಡು ಬರುತ್ತಿದ್ದಾವೆ.

ಮತ್ತು ತರ ತರದ ಲೈಟುಗಳನ್ನು ಕಾಣುತ್ತಿದ್ದಾವೆ.

ಮೇಲುಗಡೆ ತಗಡುವನು ಕಂಡು ಬರ್ತಾ ಇದೆ ಒಬ್ಬ ಮನುಷ್ಯ ಕೂಡ ಕಂಡು ಬರ್ತಾ ಇದಾನೆ.

ಕೆಂಪು ಬಣ್ಣದ ಬೋರ್ಡ್ ಕಂಡು ಬರ್ತಿದ್ದಾವೇ.

ಅದರ ಮೇಲೆ ಕೋಟಕ್ ಬ್ಯಾಂಕ್ ಅಂತ ಬರ್ದಿನ್ದು ಕಾಣುತ್ತಿದೆ.

ಮತ್ತು ಕಪ್ಪು ಬಣ್ಣದ ವೈರಿನ ತಾರಗಳನ್ನು ಇಲ್ಲಿದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಹಸಿರು ಬಣ್ಣದ ಕಟ್ಟಡವನ್ನು ಕಂಡು ಬರ್ತಾ ಇದೆ.

ಸಣ್ಣ ಮಕ್ಕಳ ಡೈಪರ್ಸ್ ಗಳನ್ನು ಇಕ್ಕಿದ್ದಾರೆ.

ಮತ್ತು ಅದರ ಮೇಲ್ಗಡೆ ನೀವು ಕೇರಳ ಹೋಟೆಲ್ ಅಂತು ಬರೆದಿಂದ್ ಇದೆ.

ಮತ್ತು ರಸ್ತೆ ಕಂಡು ಬರುತಾ ಇದೆ ಸುತ್ತಮುತ್ತ ಗಿಡ ಮರಗಳನ್ನು ಕಂಡುಬರುತಾ ಇದೆ.

ಒಂದು ತಗಡದ ಮನೆಯನ್ನು ಕಂಡು ಬರ್ತಾ ಇದೆ.

ಬಿಳಿ ಬಣ್ಣದ ಕಂಪೌಂಡ್ ಕೂಡ ಕಂಡು ಬರ್ತಾ ಇದೆ.

ಮತ್ತು ಹೊರಗಡೆ ಕೈ ತೊಳೆಯುವ ಸಿಂಕನ್ನು ಕಂಡು ಬರ್ತಾ ಇದೆ.

ಕೆಳಗಡೆ ಹಸಿರು ಬಣ್ಣದ ಧ್ವಜ ಕೂಡ ಕಂಡು ಬರ್ತಾಯಿದೆ.

ಸುತ್ತಮುತ್ತ ಹಚ್ಚ ಹಸಿರಾದ ಗಿಡಗಳನ್ನು ಕಾಣುತ್ತಿದ್ದಾವೆ.

ಹಚ್ಚ ಹಸಿರಾದ ತಪ್ಪಲುಗಳನ್ನು ಕೂಡ ಇದ್ದಾವೆ.

ಮತ್ತು ಕಪ್ಪು ಬಣ್ಣದ ವೈರ್ಗಳು ಕೂಡ ಕಂಡು ಬರ್ತಿದ್ದಾವೆ.

ಅದರ ಮೇಲುಗಡೆ ಕೆಲವು ಜನರು ನಿಂತಿದ್ದಾರೆ.

ಅವರ ತಲೆಯ ಮೇಲೆ ಕೆಂಪು ಬಣ್ಣದ ಟೋಪಿ ಕೂಡ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇದು ಒಂದು ಆಟ ಆಡುವ ಮೈದಾನವನ್ನು ಕಂಡು ಬರ್ತಾ ಇದೆ.

ಮತ್ತು ಒರಗಡೆ ಒಂದು ಬಕೆಟ್ ಕೂಡ ಇಕ್ಕಿದಾರೆ.

ಕಪ್ಪು ಬಣ್ಣದ ರೋಡು ಕೂಡ ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಅಂಗಡಿಯನ್ನು ಕಂಡು ಬರುತ್ತಾ ಇದೆ.

ಕನ್ನಡಿಯನ್ನು ಕಾಣುತ್ತಿದೆ ಒಬ್ಬ ಮನುಷ್ಯ ಕನ್ನಡಿಯಲ್ಲಿ ತನ್ನ ಫೋಟೋ ವನ್ನು --